ನಾವ್ ಇಲ್ಲ ಒಂದ್ ಏನೋ logo create ಮಾಡೋದು

ಇಂಥವ್ ಕಲಿತ್ರೆ ಆಗ ನಾವು

ಹ್ಮ್ ಹೌದು ಖಂಡಿತ ಮಾಡ್ಬೋದ್ ನಾಗೇಶ್ ಅವ್ರೆ ಮತ್ತೆ ನಾವು ಈಗ degree ಓದೋವಾಗೆ ನಮ್ಗೆ ಬೇಕಿದ್ರೆ Pocket Moneyಗೆ Earn ಮಾಡ್ಕೊಬೋದು

ಆರಾಮಾಗಿ ನಾವು ಯಾರದೇ ಮೇಲೆ depend ಆಗ್ದಿರ

degree life ಮುಗ್ಯೋ ತನಕ ನಮ್ಮ Pocket Money ಗೆ ನಾವೇ Earn ಮಾಡ್ಕೊಬೋದು

ಆದ್ರಿಂದ ನಮ್ಗ್ ಇಂತ skills ಎಲ್ಲ Government ಅವ್ರ್ ಏನಾದ್ರೂ provide ಮಾಡಿದ್ರೆ

ಅವ್ರ್ ಕಲ್ಯೋರ್ಗೆ ಏನಾದ್ರೂ ಪ್ರೋತ್ಸಾಹ ಧನ

ಅವಾಗ ನಾವು ಅರಾಮಾಗಿ ಇಂತವೆಲ್ಲ ಕಲಿಬೋದು. ಹೌದು ಖಂಡಿತ ನಾಗೇಶ್ ಅವ್ರೆ

ಆದ್ರೆ ಈಗ್ ನೋಡೋದಾದ್ರೆ

ಶಿಕ್ಷಣ ಸ್ವಲ್ಪ ಹದಗೆಟ್ಹೋಗಿ

ಒಂದು ಉತ್ತಮ ಶಿಕ್ಷಣ ಇದ್ರೆ ಮಾತ್ರ

ಅವ್ನ ಗುರಿ ಏನು ಅನ್ನೋದು ತಲುಪೋಕೆ ಒಂದು ದಾರಿ.

ಇಲ್ಲ ಅಂದ್ರೆ ಸುಮ್ನೆ ಯಾರ್ ಹೇಳ್ಕೊಬೋದ್ ಅಷ್ಟೇ

ನಾವ್ ಎಷ್ಟೇ ಓದಿದ್ರು ಆ ಅದೃಷ್ಟ ಅನ್ನೋದು ಸ್ವಲ್ಪ ಇರ್ಲೆಬೇಕು. ಎಷ್ಟೇ ಅದೃಷ್ಟ ಆದ್ರೂನು ನಾವ್ ಸ್ವಲ್ಪ own ಅನ್ನೋದು ಇರ್ಲೇಬೇಕಲ್ವಾ ಹೌದು ಹೆಂಗಂದ್ರೆ ಈಗ ನಾವು ಒಂದು Ninety percent ಓದುದ್ರೆ ನಾವ್ ಏನಾದ್ರೂ ಒಂದ್ ಮಾಹಿತಿ ತಿಳ್ಕೊಂಡ್ರೆ

ಇನ್ನ್ ಹತ್ತ್ percent ಬೇಕಿದ್ರೆ ನಮ್ಗೆನೋ by chance by luck ಎನೋ ಇರ್ಬೋದು.

ತೊಂಭತ್ತ್ percent ನಮ್ ಫಲಿತಾಂಶ ಅಂದ್ರೆ ನಮ್ ಪ್ರತಿಫಲ ಸಿಗ್ಬೇಕಂದ್ರೆ ನಾವ್ ಕಷ್ಟ ಪಟ್ಟಿರ್ಲೆಬೇಕು

ಕಷ್ಟ ಪಟ್ರೆನೆ ಆ ಕಷ್ಟ ಆನೋದ್ಕಿಂತ ನಾವು ಇಷ್ಟ ಪಟ್ಟು ಓದ್ಬೇಕು. ಹ್ಮ್ ಖಂಡಿತ ನಾಗೇಶ್ ಅವ್ರೆ ಇದಂತು

ಹೌದು ನಮ್ಗ್ ಆಸಕ್ತಿ ಇದ್ರೆ ಮಾತ್ರ ಮಾಡ್ಬೇಕ್ ಯಾವ್ದೆ ಒಂದ್ ಕೆಲ್ಸ ಆದ್ರಿ ಕಷ್ಟ ಪಟ್ಟು ಬಲವಂತವಾಗಿ ಮಾಡೋದ್ಕಿಂತ.

ಇಷ್ಟ ಪಟ್ ಮಾಡೋದು ಇವತ್ ಇಲ್ದಿರ ನಾಳೆ ಇಲ್ದಿರ ಯಾವತ್ತೋ ಒಂದ್ ದಿನ

ನಮಗೆ ಫಲಿತಾಂಶನು ಸಿಕ್ಕೆ ಸಿಕ್ತದೆ.

ಕಷ್ಟ ಪಟ್ ಮಾಡೋದ್ರಿಂದ ಅದು ವ್ಯರ್ಥನೆ ಬಿಟ್ರೆ

ನಾಳೆ ಬೆಳಿಗ್ಗೆ ನಾವ್ ಇವತ್ತೇನು ಕಷ್ಟ ಪಟ್ಟು ಮಾಡ್ತಾ ಇದಿವಿ.

ಇನ್ನ್ ಮುಂದೆ ನಾವೇನಾದ್ರೂ ಮಾಡ್ಬೇಕು ಅಂತಂದ್ರೆ ಆಸಕ್ತಿ ಇಂದ ಮಾಡಿದ್ರೆ

ಇವತ್ತು ಕಷ್ಟ ಪಟ್ಟೆ ಮಾಡ್ತಿವಿ

ನಾವ್ ಯಾವಾಗ್ ಆಸಕ್ತಿಯಿಂದ ಮಾಡ್ತೀವೋ ಆ ಕಷ್ಟ ಅನ್ನೋದು ಇರೋದಿಲ್ಲ.

ಹೆಂಗ್ ಅದ್ರು ನಾವ್ ಇಷ್ಟ ಪಟ್ಟು ಮಾಡ್ತಾ ಇರ್ತಿವಿ

ನಾವ್ ಯಾವ್ದೆ ಒಂದ್ ಶಿಕ್ಷಣ ಆಗಿರ್ಲಿ .

ಅದೇ ಈಗ ಆಸಕ್ತಿ ಅನ್ನೋದು

ಶಿಕ್ಷಣದಲ್ಲಿ ಈಗ ಬರೋದು ಕಡ್ಮೇನೆ ಈಗ

ಯಾರು ಕೂಡ ದೃಷ್ಟಿ ಅನ್ನೋದು ಶಿಕ್ಷಣದ ಕಡೆ ಇಡ್ತಾ ಇಲ್ಲ.

ಇಟ್ರುನು ಅದೇ ಪರೀಕ್ಷೆಗೆ ಆಗ್ ಇಡ್ತಾವ್ರ್ ಅಷ್ಟೇ ಬಿಟ್ರೆ ಹ ಈಗ ಶಿಕ್ಷಣ ಹೆಂಗ್ ಆಗೈತ್ ಅಂದ್ರೆ ಈಗ ಅವ್ರಿಗೆ ಯಾವ್ interest ಇರುತ್ತ್ ಅನ್ನೋದೇ ಗೊತ್ತಿರಲ್ಲ

ಅವ್ರು ಅದನ್ನೇ ಮಾಡೋದು ಅವರ್ಗೆ ಗೊತ್ತೇ ಇರಲ್ಲ ಯಾವ್ದು ಮಾಡ್ದ್ರೆ ಯಾವ್ ತರ job ತಗೋಬೋದು

ಹೆಂಗೆ survive ಆಗ್ಬೋದ್ ಅನ್ನೋದ್ ಏನು ಗೊತ್ತಿಲ್ದಿರನೆ

ಇಲ್ಲ ಜಾಸ್ತಿ marks ಬಂದ್ರೆ science ತಗೊಳುದು ಕಡ್ಮೆ marks ಬಂದ್ರೆ Commerce ತಗೊಳುದು ಅದುಕ್ಕು ಕಮ್ಮಿ ಬಂದ್ರೆ Arts ತಗೊಳದು

ಒಂದು Standard set ಮಾಡ್ಬಿಟ್ಟಿದಾರೆ

ಅಥವಾ Greater ಒಂದು ಉತ್ತಮ ಶಿಕ್ಷಣ ಕೂಡ ಅದು ಹೌದು but ಮುಂದೆ ಬರ್ತಾ ಬರ್ತಾ

Commerce ಅಂತ ಆಯ್ತು science ಅಂತ ಆಯ್ತು.

ಇವಾಗೆ ಅದೆಲ್ಲ ಹೋಗಿ ಮತ್ತೆನೋ Diploma ಅಂತ ಅದೊಂದ್ ಹುಟ್ಕೊಂತು.

ಈಗ ಯಾವ್ದೆ course ಗೂ ಕೂಡ ಇದ್ ಒಂದ್ ಬೆಲೆ ಅನ್ನೋದ್ ಇಲ್ಲ.

ಯಾಕಿಲ್ಲ ಅಂತಂದ್ರೆ ಉತ್ತಮವಾದ ಶಿಕ್ಷಣವನ್ನು ಯಾರು ಹುಡುಕ್ತಾ ಇಲ್ಲ.

ಪಾಠ ಬೋದಿಸುವಂತ ಒಂದು ಶಿಕ್ಷಕರು ಕೂಡ ಅಷ್ಟೇ

ಆವೃಗೆ ಸಂಪೂರ್ಣ ಜ್ಞಾನ ಅನ್ನೋದು ವಿಷಯದ ಮೇಲೆ ಇರೋದಿಲ್ಲ.

ಅವ್ರಿಗ್ ನಾವ್ ತಿಳಿಸೋದು ಅಷ್ಟಷ್ಟೇ ಇರ್ತದೆ ಹೌದು ಶಿಕ್ಷಕರಿಗೆ ಇಷ್ಟೊಂದು knowledge ಇರೋದಿಲ್ಲ ಹೌದು ಖಂಡಿತ ಇರೋದಿಲ್ಲ ಇಷ್ಟೊಂದು ಆ ಹು class room ಅಲ್ಲೇ ಕುತ್ಕೊಂಡು ವಿದ್ಯಾರ್ಥಿಗಳು ಅವೃನ್ನ ಪ್ರಶ್ನೆ ಮಾಡ್ಬಿಡ್ತಾರೆ

ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡೊವಂತ ಶಕ್ತಿ ಕೂಡ ಅವ್ರುಗ್ ಇರೋದಿಲ್ಲ

ಅದುಕ್ ನಾ ಹೇಳೋದಂದ್ರೆ ಶಿಕ್ಷಕರು ಕೂಡ

ಹ್ಮ್ ಮತ್ತೆ ಈಗ ನಾವು ಒಬ್ಬ ಶಿಕ್ಷಕರಿಗೆ ನಾವು ಗೌರವ ಕೊಡ್ಬೇಕು

ಆದ್ರೆ ಅವ್ರು ನಮ್ಗೆ ಗೌರವದಿಂದ ಯಾರನ್ನು ಕೀಳ್ ಮಟ್ಟ ಮೇಲ್ ಮಟ್ಟ ಅಂತ ನೋಡ್ದಿರ.

ಅವ್ರು ಒಂದು ಶಿಕ್ಷಣ ಬೋದ್ನೆ ಮಾಡಿದ್ರೆ

ಎಲ್ರೂ ಆಗ್ತಾರೆ ನಾಗೇಶ್ ಅವ್ರೆ ನೀವ್ ಹೇಳಿದ್ದ್ ಸರಿ

ಈಗ್ ನೋಡ್ಕೊಳ್ಳೋದ್ ಆದ್ರೆ ಒಂದು ಶಿಕ್ಷಣ ಸ್ವಲ್ಪ ಏನಾದ್ರೂ ಆಗಿದೆ

ಒಂದ್ ಹಂತ ನಾವು ಕೆಳಗ್ ಬಂದಿದಿವಿ ಅಂತಂದ್ರೆ

ಮತ್ತೆ ಇನ್ನೇನು ಮತ್ತೆ ನೀವೇ ಹೆಳ್ಬೇಕು ನಾಗೇಶ್ ಅವ್ರೆ

ಸರಿ bye.

ನಾ ಮಧ್ಯಾಹ್ನ ಕೂತ್ಕೊಂಡಿದೇನೆ ಈಗ ಊಟ ಆಯಿತಲ್ಲಾ. ಹೌದಾ ನಾನುಸ ಊಟ ಮಾಡಿ ಕೂತ್ಕೊಂಡಿದ್ದೆ. ಹ್ಮ್ ಎಂತಕ್ಕೆ ಮಾಡಿದ್ರು ಇವತ್ತು ಮಧ್ಯಾಹ್ನಕ್ಕೆ? Egg ಕರಿ ಮಾಡಿದೆ ನಿಮ್ ಮನೆಯಲ್ಲಿ ಏನ್ ಮಾಡಿದ್ರು? ನಮ್ಮನೆಯಲ್ಲಿ ಎಂತ ಇಲ್ಲಾ ಮಾಮೂಲಿ. ಹೌದಾ ಯಾರ್ ಮಾಡಿದು ಅಮ್ಮ ಮಾಡಿದ್ದ? ಅಮ್ಮನೇ ಮಾಡುದು ನಂಗೆ ಗೊತ್ತಿಲ್ಲಾ ಅಡುಗೆ ಮಾಡ್ಲಿಕೆ. ಹೌದಾ ಹಾ.

ಹ್ಮ್ ಮತ್ತೆ ಹೊಸ ವರ್ಷಕ್ಕೆ ಗಮ್ಮತ್ ಉಂಟಾ ಮನೆಯಲ್ಲಿ.